ಹಾಗು ಈ ಗ್ಯಾರೇಜಿನ ಒಳಗಡೆ ಎರಡು ಹುಡುಗರು ಕಾರನ್ನು ರೆಡಿ ಮಾಡುವುದನ್ನು ನಾವು ಗಮನಿಸಬಹುದು.

ಇಲ್ಲಿ ಕಪ್ಪು ಬಣ್ಣದ ಡ್ರಮ್ ಅನ್ನು ಕಾಣಬಹುದು ಹಾಗೂ ಬ್ಲೂ ಬಣ್ಣದ ಇಲ್ಲಿ ಒಂದು ಅಲಮಾರಿ ತೆಗೆದಿರುವದನ್ನು ಕಾಣಬಹುದು.

ಹಾಗು ಬೋರ್ಡಿ ನ ಮೇಲೆ ವಿಶ್ವೇಶ್ವರ ಮತ್ತು ಕೆಂಪೇಗೌಡರ ಚಿತ್ರವನ್ನು ಕಾಣಬಹುದು.

ಹಾಗು ಇನ್ನೊಬ್ಬ ವ್ಯಕ್ತಿಯು ಮೊಬೈಲ್ ಅನ್ನು ಇಟ್ಟುಕೊಂಡಿರುತ್ತಾನೆ ಅವನ ಕೈಯಲ್ಲಿ ಹೆಲ್ಮೆಟ್ ಅನ್ನು ಗಮನಿಸಬಹುದು.

ಇದು ಒಂದು ನೋಡಲು ಹೋಟೆಲ್ ಆಗಿ ಕಾಣುತ್ತಿದೆ.

ಇದು ಒಂದು ಪೆಟ್ರೋಲ್ ಬಂಕ್ ಆಗಿದೆ ಈ ಪೆಟ್ರೋಲ್ ಬಂಕಿನ ಒಳಗೆ ಒಂದು ಕಾರನ್ನು ನಾವು ಕಾಣಬಹುದು.

ನಡುವಿನಲ್ಲಿ ದೊಡ್ಡ ದೊಡ್ಡ ಕಂಬವನ್ನು ಕಾಣಬಹುದು.

ಹಾಗು ಒಂದು ಬೋರ್ಡಿನಲ್ಲಿ ಕನ್ನಡ ಅಕ್ಷರಗಳನ್ನು ನಾವು ಕಾಣಬಹುದು.